ದಿನನಿತ್ಯ ಬಂದು ಹ್ಮ್ ತಮಗಿಷ್ಟವಾದ ನವೀಕರಣಹೊಂದಿದ ಗಡಿಗಳನ್ನು ತೆಗೆದುಕೊಂಡು ಹೋಗಿ ಆಹ್ ಮಾರುವುದನ್ನು ನಾವು ನೋಡುತ್ತೇವೆ ಹಲವಾರು ಮಾರಾಟ ಮಾಡುವಂತಹ ವಸ್ತುಗಳನ್ನು ನಾವು ಕಾಣಬಹುದು.

ಬೈಕ್ಗಳನ್ನು ನಾವು ನೋಡಬಹುದಾಗಿದೆ ಅತಿಹೆಚ್ಚು ಇಷ್ಟಪಡುವಂತಹ ಎಲ್ಲರೂ ಬರುವಂತಹ ಒಂದು ಇದಾಗಿದೆ ಕುಳಿತುಕೊಂಡು ಎಲ್ಲರೂ ಕುಳಿತುಕೊಂಡು ಹೋಗಬಹುದಾದಂತಹ ಒಂದು ಸುಂದರ ಕಾರು.

ಕೆಲವರು ತರದ ಕಾಡುಗಳಲ್ಲಿ ಗಿಡ ಮರಗಳು ಹ್ ಬೆಳೆದಿರುವುದನ್ನು ನಾವು ನೋಡುಬಹುದಾದ ಒಂದು ಸುಂದರವಾದ ಕಾಡಾಗಿದೆ ಅತಿ ಹೆಚ್ಚು ಜನರು ಹೋಗುವಂತಹ ಒಂದು ಸುಂದರ ಕಾಡು.

ಕುದುರೆಗಳ ಜೊತೆಗೆ ಹೋಗುತ್ತಿರುವ ಒಂದು ರಥವನ್ನು ಸಹ ನಾವು ಕಾಣಬಹುದಾಗಿದೆ ಇದೊಂದು ಸುಂದರವಾಗಿರುವಂತಹ ಒಂದು ರಥ ಅಂತ ಹೇಳ್ತಿವಿ ಅದ್ಭುತವಾಗಿರುವಂತಹ ಒಂದು ಪಾರ್ಕನ್ನು ಸಹ ನಾವು ನೋಡುತ್ತೇವೆ ಸುಂದರವಾದ ಜಾಗವನ್ನು ಸಹ ಇಲ್ಲಿ ಇರುವದುದನ್ನು ನಾವು ನೋಡಬಹುದು.

ಸುಂದರವಾಗಿರುವ ಚರ್ಚ್ ಚರ್ಚ್ನಲ್ಲಿ ನಾವು ನೋಡಬಹುದು ಅತೀ ಹೆಚ್ಚು ಜನರು ಈ ಚುರ್ಚ್ಗೆ ಬರುವಂತಹ ಒಂದು ಮಸೀದಿಯಾಗಿದೆ ಇಲ್ಲಿ ಹಲವಾರು ಜನರು ಮುಸ್ಲಿಂ ಭಾಂಧವರು ಬಂದು ಮಸೀದಿಯನ್ನು ವೀಕ್ಷಣೆಮಾಡುವುದನ್ನು ನಾವು ನೋಡುತ್ತೇವೆ.

ಒಂದು ಸುಂದರವಾಗಿರುವಂತಹ ಒಂದು ಇದಾಗಿದೆ ನೋಡಬಹುದು ಈ ಪಾರ್ಕಿನಲ್ಲಿ ಹಲವಾರು ಗಿಡಮರಗಳು ಬೆಳೆದಿರುವುದನ್ನು ನೋಡುತ್ತೇವೆ ಅತಿಹೆಚ್ಚು ಜನಪ್ರಿಯತೆ ಪಡೆದಿರುವಂತಹ ಒಂದು ಪಾರ್ಕ್ ಆಗಿದೆ ಪಾರ್ಕಿನಲ್ಲಿ ಹಲವಾರು ತರಹದ ಗಿಡಗಳು ಮರಗಳು ಬೆಳೆಸಲಾಗಿರುವುದನ್ನು ನಾವು ನೋಡಬಹುದು.

ಅತಿ ಹೆಚ್ಚು ಜನಪ್ರಿಯತೆ ಪಡೆದಿರುವಂತಹ ಒಂದು ಗಿಡಮರಗಳಿರುವುದನ್ನು ನಾವು ಕಾಣುತ್ತೇವೆ ದಿನನಿತ್ಯ ಗಿಡಮರಗಳನ್ನು ನಾವು ನೋಡುವಂತಹ ಒಂದು ಸುಂದರವಾದ ಪಾರ್ಕ್ ಅಂತ ಹೇಳಬಹುದು ಅತಿ ಹೆಚ್ಚು ಜನಪ್ರಿಯತೆ ಪಡೆದಿದೆ.

ಹಲವಾರು ಗಿಡಮರಗಳನ್ನು ಹೊಂದಿರುವುದನ್ನು ನಾವು ಕಾಣಬಹುದಾಗಿದೆ ಹಲವಾರು ಜನರು ದಿನ ನಿತ್ಯ ಬಂದು ಈ ಲೈಟಿಂಗ್ಸ್ಗಳನ್ನು ಹೊಂದಿರುವಂತಹ --

ಅತಿ ಹೆಚ್ಚು ಸುಂದರವಾಗಿರುವ ಕ್ರೀಡಾಂಗಣವಾಗಿದೆ ಇಲ್ಲಿ ಕ್ರೀಡೆಗಳು ಮುಂತಾದವುಗಳನ್ನು ಆಡುವುದಕ್ಕೆ ಬರುವಂತಹ ಒಂದು ಸುಂದರ ಹಮ್ಮ್ ಕ್ರೀಡಾಂಗಣವಾಗಿದೆ ಇಲ್ಲಿ ಹಲವಾರು ತರಹದ ಆಟಗಳನ್ನು ಆಡುತ್ತಾರೆ .

ಯಾರು ಕುಳಿತುಕೊಳ್ಳುವಂತಹ ಒಂದು ಜಾಗವಾಗಿದೆ ಇಲ್ಲಿ ಹಲವಾರು ಜನರು ದಿನನಿತ್ಯವಾಗಿ ಇಲ್ಲಿ ಒಂದು ಮೀಟಿಂಗ್ ಅಥವಾ ಮುಂತಾದವುಗಳನ್ನು ಏನಾದ್ರು ಸಭೆಗಳನ್ನು ಮಾಡುವುದಕ್ಕೆ--

ಬರುವಂತಹ ಒಂದು ಸ್ಥಳ ಈ ಜನರು ಬಂದು ಹಲವಾರು ಜನರು ಇಲ್ಲಿ ಕುಳಿತುಕೊಂಡು ಆಹ್ ನೋಡಿಕೊಳ್ಳುವಂತ ಒಂದು ಸ್ಥಳವಾಗಿದೆ ಅತಿಹೆಚ್ಚು ಜನಪ್ರಿಯತೆ ಪಡೆದಿರುವಂತಹ ಒಂದು ಸ್ಥಳ ಅಂತನೇ ಹೇಳ್ಬಹುದು.

ಸ್ಥಳವಾಗಿದೆ ದಿನನಿತ್ಯ ಹಲವಾರು ತರಹದ ಮಕ್ಕಳು ದಿನ ನಿತ್ಯ ಬಂದು ಈ ಪಾರ್ಕಿನಲ್ಲಿ ಹಲವಾರು ಗಿಡಮರಗಳನ್ನು ಕಾಣಬಹುದಾದ ಒಂದು ಸುಂದರ ಸ್ಥಳ ಅಂತಾನೆ ಹೇಳುತ್ತಾ ದಿನನಿತ್ಯ ಬರುತ್ತಾರೆ

ಮಾನ್ಯತೆ ಪಡೆದಿರುವಂತ ಒಂದು ಸ್ಥಳ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ನೋಡ್ಬೋದು ಪಾರ್ಕಿನಲ್ಲಿ ಹಲವಾರು ಜನರು ಬಂದು ಆಟಡುವುದನ್ನು ಕಾಣುತ್ತೇವೆ ದಿನ ನಿತ್ಯ ಆಟ ಮುಂತಾದುವುಗಳನ್ನ ಆಡುವುದರಿಂದ ಅತೀ ಹೆಚ್ಚು--